ಇದು ಒಂದು ಗ್ರೌಂಡ್ ಆಟ ಆಡೋ ಗ್ರೌಂಡ್ ತರ ಇದೆ.

ಲೈನ್ನಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದ್ದಾವೆ ಸಿಂಟೆಕ್ಸ್ ನಮಗೆ ಎಷ್ಟ ಲೀಟರ್ ಬೇಕ ಅಷ್ಟ ಲೀಟರ್ ಸಿಗ್ತವೆ.

ಮತ್ತಿಲ್ಲಿ ಸ್ವಚ್ಛತೆ ಇರುತ್ತೆ ಮತ್ತು ಚೆನ್ನಾಗಿರುತ್ತದೆ.

ಇದು ಪಾರ್ಕ್ ಇರುತ್ತದೆ ಪಾರ್ಕಲ್ಲಿ ಆಟವಾಡುವ--

ಒಂದು ಮನೆ ಕಟ್ಟಿದರೆ ಮನೆ ಹೊರಗಡೆ ಒಂದು ಚೇರ್ ಇದೆ.

ಇಲ್ಲಿ ಒಂದ ಇಬ್ಬರ ಜನರು ಕುಳಿತಿದ್ದಾರೆ ಇನ್ನಿಸ್ಟ ಜನ--

ಆಟ ಆಡುವುದರಿಂದ ಎಲ್ಲಾ ತರಹದ ಎಂಜಾಯ್ಮೆಂಟ್ ಸಿಗುತ್ತದೆ.

ಹಾಗು ಸ್ವಚ್ಛತೆತಿಂತ ಸ್ವಚ್ಚತೆ ಇರುತ್ತೆ ಅದರಲ್ಲಿ--

ಇಲ್ಲಿ ಚೇರ್ ಇದೆ ಎರ್ಡ್ ಕಸ್ಟಮರ್ಸ್ ಕೂರೋದಿಕ್ಕೆ.

ಮತ್ ಇಲ್ ಗಿಡ ಕಾಣ್ತಿದೆ ನೀಟ್ನೆಸ್ ಇದೆ.

ಇಲ್ಲಿ ಚನಾಗಿದೆ ಒಳ್ಳೆ ವಾತಾವರಣ ಹೊರಗಡೆ--

ಮತ್ತು ಇಲ್ಲಿ ಜನರಿದ್ದಾರೆ ಡಾಬಾ ಒಳಗಡೆ.

ಇಲ್ಲಿ ಒಂದು ಆಫೀಸ್ ರೂಮ್ ತರ ಇದೆ ಸ್ವೀಟನ್ ಚೆನ್ನಾಗಿದೆ ಕೊಡೋದಕ್ಕೆ.

ಇದು ಡ್ರೈವಿಂಗ್ ಕಾರ್ ಗೆ ಮತ್ತೆ.